ಮತ್ತು ಎರಡು ಟಯರ್ ಗಳು ನೀಲಿ ಮತ್ತು ಕರಿ ಬಣ್ಣದಿಂದ ಕುಡಿರುತ್ತಾವೆ.

ಅನ್ನು ಕಾಣುತ್ತಿದ್ದೇವೆ ಈ ಒಂದು ರೂಮಿನಲ್ಲಿ ಒಂದು ಟೈಯರ್ --

ಇದು ಒಂದು ಕಾರು ನಿಂತಿರುವ ಶೆಡ್ ಆಗಿ ಕಾಣಿಸುತ್ತಿವೆ.

ಇನ್ನು ಇತರೆ ಬಣ್ಣದ ಪ್ಯಾಕ್ ಗಳು ಮೇಲೆ--

ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಇದು ಚಿಕ್ಕದಾದ ಮನೆಯನ್ನು ಕಟ್ಟಿ ಅದರಲ್ಲಿ ಇರಿಸಿದ್ದಾರೆ.

ಸುತ್ತಲೂ ಗಿಡಗಳನ್ನು ಕಾಣುತ್ತಿದ್ದಾವೆ ಮತ್ತು ಇಲ್ಲಿ.

ಬೆಡ್ಡು ಗಳು ಕಾಣಿಸುತ್ತಿವೆ ಕೆಳಗಡೆ ಡಸ್ಟ್ ಬಿನ್ ಗಳು ಕಾಣಿಸುತ್ತಿವೆ ಹಾಗೆ ಒಬ್ಬರು ನರ್ಸ್ ಮತ್ತು ಒಬ್ಬ.

ಇದು ಒಂದು ರಸ್ತೆ ಬದಿಗಿನ ಅಂಗಡಿಯಾಗಿದೆ.

ಆ ಕಲ್ಲನ್ನು ಎತ್ತಲು ಕ್ರೇನಿನ ಸಾಯ ಪಡೆದಿದ್ದಾರೆ ಹಾಗು ಇಬ್ಬರು ಅದನ್ನು ಜೋಡಿಸಲು ನಿಂತಿದ್ದಾರೆ.

ಮತ್ತು ನೋಡಲು ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ.